ಪೆಟ್ರೋಲ್ ಬಂಕ್ ಡೀಸೆಲ್ ಜಾಸ್ತಿ ಅಗೈತ್ ಅಂದ್ರೆ ಇವಾಗ ಒಂದು ಪೆಟ್ರೋಲ್ ಅಲ್ಲೇ ಇಂಚ್ ಬರ್ಬೇಕಂದ್ರೆ ಕುಡೆ --

ಕಾಡಲ್ಲಿ ಇದ್ದವಲ್ಲಿ ಊರಿಗ್ ಬರ್ತವೆ ಊರಲ್ಲೇ ಇದ್ದವರು ಕಾಡಗ್ ಬರ್ತಾರೆ ಕಾಡಲ್ಲ ಇದ್ದವರ ಊರಿಗ್ ಬರ್ತರ .